ಪಕ್ಕದಲ್ಲಿ ಒಂದು ಶಾಪ ನ್ನು ಗಮನಿಸಬಹುದು ಆ ಶಾಪ ನ ಹೆಸರು ದಾ ಸ್ವಯಂವರ್ ಜೊತೆಯಲ್ಲಿ ಇಲ್ಲಿ ರಸ್ತೆಯಲ್ಲಿ ಒಂದು ಕಾರ್ ಸಹ ನಿಂತಿದೆ.

ಸುಂದರವಾಗಿರುವ ಕಟ್ಟಡವಾಗಿದೆ ಇದು ಒಂದು ಆಸ್ಪತ್ರೆಯಾಗಿದೆ ಇದರ ಹೆಸರು ಎಲ್ ವಿ ನರ್ಸಿಂಗ್ ಹೋಮ್ ಇದಕ್ಕೆ ಡಾಕ್ಟರ್ಸ್ ಬಂದ್ಬಿಟ್ಟು--